ಈ ಚಿತ್ರದಲ್ಲಿ ನಾವು ಸಲೂನ್ ನಲ್ಲಿ ಕೂತಿರುವ ಒಬ್ಬ ಪುರುಷನು ಮತ್ತು ಅಹ್ಮ್ ಕೆಲಸ ಮಾಡುವವನನ್ನು ನೋಡಬಹುದು.

ನೀಲಿ ಬಣ್ಣದ ಟಾರ್ಪಲ್ ಮೇಲೆ ಮೀನನ್ನು ಇಡಲಾಗಿದೆ.

ಈ ಚಿತ್ರದಲ್ಲಿ ಹುಲ್ಲಿದೆ ದೇವಸ್ಥಾನ ವಿದೆ.

ಈ ಚಿತ್ರದಲ್ಲಿ ಒಂದು ಕಟ್ಟಡದ ಕೇಳಗಡೆ ಕೆಲಸ ಮಾಡುವ ಕಾರ್ಮಿಕರು ಯುನಿಫಾರ್ಮ್ ನಲ್ಲಿ ನಿಂತಿದ್ದಾರೆ.

ಇಲ್ಲಿ ಬ್ಯಾಗ್ ಬಾಟಲ್ ಗಳನ್ನೂ ಇಡಲಾಗಿದೆ.

ಬೇಕರಿಯಲ್ಲಿ ವಿವಿಧ ತರಹದ ಮಿಠಾಯಿ ಕೇಕ್ ಸ್ವೀಟ್ಸ್ ಗಳು ಸಿಹಿ ತಿಂಡಿಗಳನ್ನು ನೋಡಬಹುದು.

ಅಂಗಡಿಯ ಮುಂಭಾಗದಲ್ಲಿ ಪೋಸ್ಟರ್ಗಳನ್ನು ಹಾಕಲಾಗಿದೆ.

ಕುರ್ಚಿಗಳು ಕೂಡ ಇದೆ ಹುಲ್ಲಿನಿಂದ ಅಹ್ ಸ್ವಲ್ಪ ಮೈದಾನವಿದೆ.

ಬೊ ಒಂದು ಬೋಟಿನಲ್ಲಿ ಒಬ್ಬ ನಡೆಸುಕೊಂಡು ಬರುತ್ತಿದ್ದಾನೆ.

ನಾಲಕ್ಕು ಚಕ್ರದ ಗಾಡಿಯಲ್ಲಿ ಹಣ್ಣನ್ನು ಮಾರುತ್ತ ಒಬ್ಬ ಮಾರಾಟಗಾರನು ನಿಂತಿದ್ದಾನೆ .

ಆ ಹೋಟೆಲ್ ನ ಮುಂದೆ ಕಾರ್ತಿಕ್ ಹೋಟೆಲ್ ಎಂದು ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಬರೆಯಲಾಗಿದೆ.

ಸ್ಟೇಟ್ ಬ್ಯಾಂಕ್ ಏ.ಟಿ.ಎಂ ಹಿಂದಿಯಲ್ಲೂ ಕೂಡ ಬರೆಯಲಾಗಿದೆ.